ಪದಾರ್ಥ ಇವತ್ತು ತರಕಾರಿ ಶನಿವಾರ ಅಲ್ಲ ನಿಮ್~ ನಿಮಗೆ ಇದು ಮದುವೆದು ಆಮಂತ್ರಣ ಬಂದಿದ friend ದು.

ಹ್ಮ್‌. ಹೇಗೆ ಹೋಗುವ ಹೇಗೆ ನಾವು ಏ ಒಟ್ಟಿಗೆ ಹೋಗುವನ.

ಹಾ ಎಲ್ಲಾ ಒಟ್ಟಿಗೆ ಹೋಗುವ surprise ಕೊಟ್ಟಹಾಗೆ ಆಗ್ತದೆಯಲ್ಲ.

ಮತ್ತೆ ಏನು ಹೇಗೆ ಸೀರೆ ಯಾವುದು ಉಟ್ಕೊಳ್ತಿರಾ?

ಸೀರೆ ಯಾವ color ಆಗಬಹುದು. ನನ್ಗೆ ನೀಲಿ color ಇಷ್ಟ ನನ್ಗೆ ಅದ್ಕೆ ನೀಲಿ ಹಾಕುವ ಅಂತ ಇದ್ದೇನೆ ಮತ್ತೆ ನೀವು ಹೇಳಿದ್ದು ನೀವು ಹೇಗೆ ಹೇಳ್ತೀರಾ ಹಾಗೆ ನೀವು ಮತ್ತೆ ಹೇಳಿದ್ರೆ ಅದುಸ ತೊಂದ್ರೆಯಿಲ್ಲ.

ಆಗಬೋದು ನನ್ನ ಹತ್ರ ಹಳದಿ ಅಷ್ಟು ಇಲ್ಲ ಆದ್ರೂ ನಾವು ಹೋಗಿ ತಕೊಳ್ವನ ನನ್ಗೆ ಒಂದು ತೆಕೊಳ್ಬೇಕಾಗ್ತದೆ ಹೊಸ್ತು.

ಆಯ್ತು purchase ಮಾಡುವ . ಎಲ್ಲಿ ಯಾವದಲ್ಲ ಅಂಗಡಿಯಲ್ಲಿ ತೆಕೊಳೋದು ಯಾವ್ದು ಒಳ್ಳೇದುಂಟು ಎಲ್ಲಿ ಒಳ್ಳೇದು ಸಿಗ್ತದೆ.

ನನ್ಗೆ ಇಲ್ಲಿ ಉಡುಪಿಯಲ್ಲಿ ಹತ್ತರ ಉಂಟು ಅಲ್ಲೇ ತಗೋಳ್ವ ಗೀತಾಂಜಲಿಯಲ್ಲಿ ಹಾ ಉದ್ಯಾವರ ತೊಂದ್ರೆಯಿಲ್ಲ ಸ್ವಲ್ಪ ದೂರ ಆಗ್ತದೆ ನನ್ಗೆ.

ಹಾ ಮತ್ತೆ ಏನು ಉಡುಗೊರೆ ಕೊಡುವಂತ ಹೇಳಿ?

ಉಡುಗೊರೆ ನಿಮ್ಮದು ಏನ್ planning ಇದೆ?

ಅದೇ ಎಂತ ಸೀರೆನೇ ಕೋಡ್ವನ ಸೀರೆನೇ ತಗೋಳ್ವ ಹೋಗ್ತೇವೆ ಅಲ್ಲ

ಅಲ್ವ ಎಷ್ಟು price ದು ಎಷ್ಟು ಇದ್ರದಂತ ಹೇಳಿ rate ದಂತ ಹೇಳಿ ನೋಡಿ ಮತ್ತೆ ಏನಾದ್ರು ಇದ್ರೂಸ ಅರ್ಧ ಅರ್ಧ ಹಾಕಿ ನೀವು ಅರ್ಧ ಹಾಕಿ ನಾನು ಅರ್ಧ ಹಾಕ್ತೇನೆ.

ಹ್ಮ್‌ ಹೇಗೆ ಹೋಗೊದು.

ಹೇಗೆ ಕಾರಲ್ಲಿ ಹೊಗುವನ ಹೇಗೆ ಬಸ್ನಲ್ಲಿ ಹೋಗುವನ ನಿಮ್ಮ ಮನೆಯವರೆಲ್ಲ ಬರ್ತಾರ ಬರ್ತಾರಂತ ಹೇಳಿದ್ದಾರ?

ಇಲ್ವಾ ಹಾಗಾದ್ರೆ ನಾವು ಬಸ್ಸಲ್ಲಿ ಹೋಗುವ ಇಬ್ರು.

ಬಸ್ ಯಾಕೆ own ಗಾಡಿಯಲ್ಲಿ ಹೋಗುವಲ್ಲ.

ಹಾಗಾದ್ರೆ ಹೋಗುವ ನಾನ್ ಬರ್ತೇನೆ ನಿಮ್ಮ ಒಟ್ಟಿಗೆ ಬನ್ನಿ ನೀವು ಅಲ್ಲಿ ಹಾ ಎಲ್ಲಿ ಸಿಕ್ತಿರ ನನ್ಗೆ?

ಸಿಗೋದು ಎಲ್ಲಿ ಉಡುಪಿಯಲ್ಲಿ ಸಿಗ್ಬೇಕಾಗುತ್ತದೆಯಂತ. ಹೌದಾ ಹ್ಮ್‌ ಅಂದ್ರೆ ಮದುವೆ ಮಂಟಪ ಅಷ್ಟೊಂದು ಗೊತ್ತಿಲ್ಲ ಎಲ್ಲಿ ಅಂತ ಹೇಳಿ ಅದು ಹುಡುಕಬೇಕಾಗುತ್ತದೆ ನಿಮ್ಗೆ ಗೊತ್ತಿರುವವರ ಒಟ್ಟಿಗೆ ಹೋಗುವ ಮತ್ತೆ ನೋಡುವ ಗೊತ್ತಾಗ್ತದಲ್ಲ ಆಮಂತ್ರಣ ಪತ್ರಿಕೆಯಲ್ಲಿ ಉಂಟಲ್ಲ.

ಆಯ್ತ್ ಆಯ್ತ್ route map ಹಾಕಿ ಹೊಗೋಣ ಇಬ್ರಿಗೂ ಗೊತ್ತಿಲ್ಲ ಅಲ್ಲ.

ಸರಿ ಆಯಿತು ನನ್ಗೆ ಓದ್ಲಿಕ್ಕೆ ಉಂಟು bye .

ಮತ್ತೆ ಹೇಗಿದ್ದೀರಾ?

ನಾನು ಅದೇ free time ಅಲ್ಲಿ ಎಂತ ಮಾಡುದೂ ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು?

ನಾನು free time ಅಲ್ಲ ಈಗೆಂತ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದದ್ದು . ಹಾ ನೀವು free time ಅಲ್ಲಿ ಎಂತ ಮಾಡ್ತೀರಾ? Free time ಅಲ್ಲಿ ಎಂತ ಮಾಡುದು ಏನಾದ್ರೂ ಅಮ್ಮನಿಗೆ help ಮಾಡುದ ಆತರ ಅಥ್ವ ಮನೆಯಲ್ಲಿ ಏನಾದ್ರೂ cleaning ಗ.

ನಂದೊಂದು ಹತ್ತಿರ ಮನೆಯವರು ಒಬ್ರು ಇದ್ದರಾಯ್ತಾ.

ಎಷ್ಟು ಗಿಡ ಉಂಟು ಮಾರ್ರೆ ಅವರ ಮನೆಯಲ್ಲಿ, ಸುಮಾರು ಗಿಡ ಉಂಟಾಯ್ತಾ, ಸುಮಾರು ತರದ್ದು ಉಂಟು ಗಿಡ.

ಹೇಗೆಲ್ಲ? ಹೇಗೆ ಅದಕ್ಕೆ ಹೇಗೆ ಆರೈಕೆ ಎಲ್ಲ ಮಾಡ್ತಾರೆ? ಆರೈಕೆ ಅಂತ ಹೇಳಿದ್ರೆ ಅವರು full ಅದನ್ನು ಮಗು ತರ ನೋಡಿಕೊಳ್ತಾರೆ ಆಯ್ತಾ, ಅದಕ್ಕೆ morning ದಿನಾ ಬೆಳಗ್ಗೆ ಎದ್ದು ನೀರು ಹಾಕುವುದು, ಮಧ್ಯಾಹ್ನ ನೀರಾಕುದು ಮತ್ತೆ ಅದಕ್ಕೆಂತದು ಎಂತದೋ ಎಂತ ಸಾವಯವ ಗೊಬ್ಬರ ಅಂತೆ.

ಹಾ ಸಾವಯವ ಗೊಬ್ಬರ, ಈಗ ಅದೆಂತಾ ತುಂಬಾ famous ಆಗಿದೆ ಅಲ್ಲಾ. ಹಾ ನೀನ್ ನಡುದಿಲ್ವಾ ಗಿಡಾ? ನಾನು ಅಷ್ಟೆಲ್ಲ ಆರೈಕೆ ಮಾಡುದಿಲ್ಲ. ಮೊನ್ನೆ ಕೊರೊನದ್ದು free ಇತ್ತಲ್ಲ ಸುಮಾರು ಆಗ ಅದೇ ಒಂದೊಂದು ಹೀಗೆ ಅಹ್ ಹೂಕುಂಡ ಇರ್ತದಲ್ವ ಅಕ್ಕ ಅದ್ರಲ್ಲಿ ಈ ಹೂವಿನ ಗಿಡ ಮತ್ತೆ ಜಾಸ್ತಿ ಗಾಳಿ ಕೊಡುವಂತ ಗಿಡ ತುಳಸಿ ಅಂತೆಲ್ಲ ನಟ್~ ನಟ್ಟಿದ್ದೆ ಮತ್ತೆ ಅದು ನೋಡ್ಲಿಕ್ಕೆ bore ಕಾಣ್ತಿತ್ತಲ್ವಾ ಅದಕ್ಕೆ ಸ್ವಲ್ಪ paint ಮಾಡಿದೆ, ಆ ಹೂಕುಂಡಕ್ಕೆಲ್ಲ ನೋಡ್ಲಿಕ್ಕೆ ಚಂದ ಕಂಡಿತು, ಹಾಗೆ ಅದನ್ನೇ ಜಾಸ್ತಿ ಮಾಡ್ತಾ ಹೋದೆ. ಅಹ್ ಬೇರೆ ಬೇರೆ ಅಹ್ ಎಂತ ಅದಕ್ಕೆ colour ಕೊಡುದು design ಮಾಡುದು. ಅದ್ರಲ್ಲಿ ಮತ್ತೆ ಸಣ್ಣ ಸಣ್ಣ ಗಿಡ ನಡುದು, ಅದನ್ನು ಮನೆ ಒಳಗೆ ನಾನು ಇಟ್ಟಿದ್ದೇನೆ ಗಾಳಿಸ ಒಳ್ಳೆ ಸಿಗ್ತದೆ ಮಲಗುವ ಕೋಣೆಯಲ್ಲೆಲ್ಲಾ ಈ ನಾಕಾ ಆಹ್ ಎಂತ ಗಿಡ ಮತ್ತೆ ಕೆಲವು ಹೂವಿನ ಗಿಡ, Aloevera Aloevera ಇದ್ರೆ ನಮ್ಗೆ ಅದು ಹೇಗೆಸ use ಆಗ್ತದಲ್ಲ girls ಗೆ ಜಾಸ್ತಿ. ಹೌದು ಮುಖಕ್ಕೆಸಾ ಹಾಕ್ಲಿಕ್ಕೆ ಒಳ್ಳೆದು ಮತ್ತೆ ಒಳ್ಳೆ ಗಾಳಿಸ ಸಿಗ್ತದೆ ಹಾಗೆ ಅದೇ ಮಲಗುವ ಕೋಣೆಯಲ್ಲಿ ಎಲ್ಲ ಇಡುವಾಗ ಒಳ್ಳೆ ಗಾಳಿಸ ಸಿಗ್ತದೆ, ಚಂದ ನಿದ್ದೆಸ ಬರ್ತದೆ. ಅದ್ದೇ ಆಯ್ತಾ. ಮತ್ತೆ corona ಕ್ಕೆ last ಗೆ ನೋಡುವಾಗ ಮನೆದು ಗಿಡವೇ ಮದ್ದಂತ ಹೇಳ್ತಾರೆ ಕೆಲವ್ರು. ಹೌದು ಒಟ್ಟಿಗೆ ತಿನ್ ಎಲ್ಲದಕ್ಕೆ ಆಗ್ತದೆ, ಅದು ಒಟ್ಟಿಗೆ ಇದು time pass ಗೆ ಕೂಡ ಆಗ್ತದೆ ಚಂದ design ಮಾಡ್ಲಿಕ್ಕೆ ಕೂಡ ಆಗ್ತದೆ, ಹಾಗೆ ಒಂದೊಂದು design ಮಾಡಿ mobile ಅಲ್ಲಿ ಹಾಕುದು photo. ಅದು ಹೌದು ಆಯ್ತಾ. ನಾನು ನೋಡಿದೆ ಮೊನ್ನೆ ನಿನ್ನ WhatsApp ಅಲ್ಲಿ ಇತ್ತು photo.

ಅದೇ ನನ್ನ family ಎಲ್ಲ ಹೇಳ್ತಿದ್ರು ಚಂದ ಆಗಿದೆ ಅಂತ . ನಾನು ನಿಮ್ಮ ಮನೆಗೆ ಬರುವಂತೆ ಇದ್ದೆ ಗಿಡ ತಗೊಂಡೋಗ್ಲಿಕ್ಕೆ. ಅದೇ ಈಗ ರಜೆ ಉಂಟಲ್ಲ christmas ಸಿದ್ದು ಬನ್ನಿ ಕೆಲವು ಗಿಡ ಎಲ್ಲ ನೆಟ್ಟಿದ್ದೇನೆ. ಒಂದು ವಾರ ರಜೆ ಆಯ್ತಾ. ಹೌದು, ಈಗೆಂತ ಮಾಡ್ತೀರ ನೀವು? ನಾನು ಈಗೆಂತ ಮಾಡುದು, ರಜೆಯಲ್ಲಿ time pass ಮಾಡ್ಲಿಕ್ಕೆ ಏನಾದ್ರು ಅಮ್ಮನಿಗೆ help ಮಾಡುದು ಆತರ ಎಂತಾದ್ರು ಮಾಡುದು. ನೀವೆಂತ ಮಾಡುದು?

ಅದೇ ಈಗ paint ಮಾಡ್ತಾ ಇದ್ದೇನೆ ಒಂದು ಹೊಸ ಇದಕ್ಕೆ pot ಗೆ. ಒಳ್ಳೆ idea ಆಯ್ತಾ ನನ್ಗೆಸ ಕೊಟ್ಟದ್ದಕ್ಕೆ thanks ಆಯ್ತಾ. ಆದ್ರೆ ನನ್ಗೆ ಆ design ಯೇ ಒಮ್ಮೊಮ್ಮೆ ಅಷ್ಟು ಬರೂದಿಲ್ಲ.

ನೀವೆಂತ, ನೀವು ಹೇಳುದು ಮಾತ್ರ, WhatsApp ಅಲ್ಲಿ ಎಷ್ಟು ಕಾಣ್ತದೆ photos. ಅದೆಂತ ಇಲ್ಲ ಒಂದು ಚುಕ್ಕಿಯನ್ನು ಆಚೆ ಈಚೆ ಮಾಡಿದ್ರೆ ಆಯ್ತು .

ಮತ್ತೆ ಅಹ್ coffee ಈಗ ಸಂಜೆದ್ದು ready ಆಗ್ತಾ ಉಂಟಾ? ಹಾ ಅಮ್ಮ ready ಮಾಡ್ತಿದ್ದಾರೆ, ನಮಿಗೆ ಮತ್ತೆ ಅಡಿಗೆ ಕೋಣೆಗೆ ಹೋಗುವ ಕೆಲಸ ಇಲ್ಲ.

ಅಂದ್ರೆ just ಹಾ ಅವರಿಗೆ ಏನಾದ್ರು ಆಗ್ಬೇಕಾ ತಂದು ಕೊಡುದು, ಅಷ್ಟೇ ಒಂದು Scotty ಯಲ್ಲಿ ಹೋಗಿ ತಂದು ಕೊಡ್ಲಿಕ್ಕೆ ಎಷ್ಟು ಉಂಟು?

ಅದೌದು, ಮತ್ತೆ ಅದೇ ಈಗ free ಉಂಟು ಸ್ವಲ್ಪ ಓದ್ಬೇಕುಂತ ಇಟ್ಟಿದ್ದೇನೆ ಆದ್ರೆ ಇದೇ ಆಗ್ತುಂಟು ನನ್ನದು ಗಿಡನೆಡುದೇ.

ಹಾ, ಬಾಕಿ ಎಲ್ಲ ಉಂಟು ಮುಟ್ಲೇ ಇಲ್ಲ .

ರಜೆ ಆದ ಮತ್ತೆ exam ಇರ್ತದೆ ಯಾವತ್ಸ .

ಅದೇ ಬನ್ನಿ ಮನೆಗೆ ಸಂಜೆ ಆಗುವಾಗ.

ಹ ಆಯ್ತಾಯ್ತು ಸರಿ ನಾನ್ ಬರುವಾಗ call ಮಾಡ್ತೇನೆ ನಿನ್ಗೆ.

ಹಾ, ಆಯ್ತಾಯ್ತು ತರುವ ತರುವ. ಹಾ, ಸರಿ okay ನನ್ನ ಅಮ್ಮ ಕೂಡಾತಿಂಡಿಗೆ ಕರಿತಿದ್ದಾರೆ.

ಮನೆಯಲ್ಲಿ ಮಾರ್ರೆ ಮನೆಯಲ್ಲಿ ಇದ್ದೇನೆ ಊಟ ಆಗ್ಲಿಲ್ಲ ನಿಂದಾಯ್ತಾ?

ಸುದ್ದಿ ನಿಂದಿಲ್ಲಾ ಎಲ್ಲೋಗಿದ್ದಿ college ಆದ್ಮೇಲೆ ಆ ಒಮ್ಮೆಸ ಸಿಗ್ಲೇ ಇಲ್ಲಾ.

ಎಷ್ಟ್ ಸಲ ನಿಂಗೆ call ಮಾಡಿದ್ದೆ.

ಇಲ್ಲಇಲ್ಲ ನನ್ ನನ್ ಆ phone number ಏನ್ change ಆಗ್ಲಿಲ್ಲಾ. Number change ಆಗ್ಲಿಲ್ಲ . ಹಾ ಅದೇ. ಆ ನೀನ್ ಬೇರೆ phone ತಕೊಂಡಿ ಅಂತ್ಹೇಳಿದ್ಯಲ್ಲ. Delete ಆಗಿರ್ಬೇಕು. ಹ್ಮ್‌ ಹಂಗೆ. college ಅಲ್ಲಿ . ಅದೇ college ಅಲ್ಲಿರುವಾಗಯೆಲ್ಲ ಗಮ್ಮತ್ ಮಾಡ್ತಿದ್ವಿಯಲ್ಲಾ.

ಎಲ್ಲ ನೆನಪಾಗ್ತದೆ ಈಗ ಹ್ಮ್‌ ಹ college ಗೆ ರಜೆ ಹಾಕಿ . ಮತ್ತೆ ಅಲ್ಲಿ ಇಲ್ಲಿ ಸುತ್ತಿದ್ದು. ಸುತ್ಲಿಕ್ಕೆ ಹೋದದ್ದಲ್ಲ ಮಾರ್ರೆ.

ಹಾ ಅದೇ college ಏ ಗಮ್ಮತಾಗ್ತಿತ್ತು ಒಂದ್ಲೆಕ್ಕದಲ್ಲಿ. ಅದೇ college college ಜೀವನವೇ ಸ್ವಲ್ಪ ಒಳ್ಳೇದು ಅದಕ್ಕೆ ಕೆಲ್ಸ ಮಾಡುದು ಏನ್ಹೇಳ್ತಾರೆ. ಹಾ ಕೆಲಸ ಕೆಲ್ಸಕ್ಕೆ ಹೋಗಿ ಆದ್ಮೇಲೆ ಯಾರ್ಸ ಒಬ್ರು ಸಿಗಲ್ಲ ಮಾರ್ರೆ. ಅದೇ ಎಲ್ಲರ್ಸಾ.

ಯಾವತ್ತು ಸಿಗಲ್ಲ ಮತ್ತೆ. ಅದೇ ಅವರವರ ಕೆಲ್ಸದಲ್ಲಿ busy ಇರ್ತಾರೆ. ಹ್ಮ್‌ ಅದೇ ಮತ್ತ್ ಇನ್ನೊಂದ್. ಹ ಅದು ನೆನ್ಪು ಮಾತ್ರ ಅಷ್ಟೇ.

ಮತ್ತೆ ಅವ್ರು ಎಲ್ರು ಸಿಕ್ತಾರಾ ಪ್ರತಮೇಶ್, ಸನತ್ ನವರೆಲ್ಲಾ. ಆ ಸನತ್ ಸಿಕ್ತಾನೆ ಪ್ರತಮೇಶ್ ಮೊನ್ನೆ ಸಿಕ್ಕಿದ್ದ ಮೊನ್ನೆ ಸಿಕ್ಕಿದ್ದ ತುಂಬಾ ತೊರಾ ಗಿದ್ದಾನಲ್ಲಾ. ಹ ಸ್ವಲ್ಪ ದಪ್ಪ ದಪ್ಪಾಗಿದ್ದಾನೆ. ಮಾತಾಡಿದ ತುಂಬ ಹೊತ್ತು. ತುಂಬಾ ಹೊತ್ತು ಮಾತಾಡಿದ ಸಿಕ್ಕಿದ ಅಲ್ಲಿ . ಬೇರೆ ಯಾರು ಬೇರೆಯಾರುಸ ಇಲ್ಲ ನೀನೆ ಸಿಕ್ಕಿಲ್ಲಾ ಮತ್ತೇ ಎಲ್ಲ ಸಿಕ್ಕಿದ್ದಾರೆ. ನಮ್ಮೂರಲ್ಲಿ ಕೆಲ್ಸ ಸರಿಯಾಗಿ ಆಗ್ಲಿಲ್ಲಾ ಮಾರ್ರೆ ಬಾರಿ ಕೆಲ್ಸ Sunday ಒಂದು ಆದಿತ್ಯವಾರ ಒಂದು free ಇರ್ತದೆ.

ಆದ್ರೆ ಅದು ಇದು ಅದು ಆಚೆ ಈಚೆ ಹೋಗಿ ಆಡ್ಲಿಕ್ಕೆ ಎಲ್ಲಾ ಆಯ್ತು.